ಕೆಲವರು ಕುಳಿತುಕೊಂಡಿದ್ದಾರೆ ಕೆಲವರು ನಿಂತಿದ್ದಾರೆ ಮತ್ತು ಇಲ್ಲಿ ಬಹಳ ಲೈಟ್ ಗಳು ಇವೆ.

ಒಂದು ದೊಡ್ಡದಾದ ಕಟ್ಟಡವಿದೆ ಆ ಕಟ್ಟಡದ ಕೆಳಗೆ ಎರಡು ಗೋಡಗ --

ಇಲ್ಲಿ ಒಬ್ಬ ಮಹಿಳೆಯು ಬಗ್ಗಿದ್ದಾಳೆ ಇನ್ನೊಬ್ಬ ಮಹಿಯಳು ಕೈಯಲ್ಲಿ ಪೊರಕೆಯನ್ನು ಹಿಡಿದುಕೊಂಡು ಕಸವನ್ನು ಹುಡುಗುತಿದ್ದಾಳೆ.

ಇನ್ನು ಕೆಲವೊಬ್ಬನು ತನ್ನ ಕೈಯನ್ನು ಮೊಣಕಾಲಿಗೆ ಹಿಡಿದ ರೀತಿಯಲ್ಲಿದೆ.

ಇಲ್ಲಿ ಒಂದು ಕಾರ್ಯಕ್ರಮವಿದೆ ಈ ಕಾರ್ಯಕ್ರಮಕ್ಕೆ ಬಹಳಷ್ಟು ಜನರು ಬಂದಿದ್ದಾರೆ ಜನರಿಗೆ ಕುಳಿತುಕೊಳ್ಳಲು ಕುರ್ಚಿಗಳಿವೆ.

ತ್ತೆ ಇಲ್ಲಿ ಒಂದು ದೊಡ್ಡದಾದ ಮೇಜು ಇದೆ ಆ ಮೇಜಿನ ಮೇಲೆ ಪ್ರಶಸ್ತಿಗಳನ್ನು ಇಟ್ಟಿದ್ದಾರೆ.

ಪದಾರ್ಥೀನ ಮೇಲೆ ಪಾರ್ಲೆಜಿ ಗೋಲ್ಡ್ ಮತ್ತು ಇನ್ನೊಂದು ಪದಾರ್ಥೀನ ಮೇಲೆ ಮೊನಾಕೊ ಮತ್ತು ಇನ್ನೊಂದು ಪದಾರ್ಥೀನ ಮೇಲೆ ಕ್ರ್ಯಾಕ್ ಜಾಕ್ ಎಂದು ಬರೆದಿದೆ.

ಇಲ್ಲಿ ಬಹಳ ಜನರು ಇದ್ದಾರೆ ಇಲ್ಲಿ ಬಹಳಷ್ಟು ದ್ವಿಚಕ್ರದ ವಾಹನಗಳು ಇವೆ.

ಇದು ಒಂದು ತರಕಾರಿಯ ಪೇಟೆ ಆಗಿದ್ದು ಈ ಪೇಟೆಯಲ್ಲಿ ಹಲವಾರು ಮನುಷ್ಯ ರಿದ್ದಾರೆ.

ಒಬ್ಬನು ಕೆಳಗಡೆ ಕುಳಿತುಕೊಂಡಿದ್ದಾನೆ ಇನ್ನು ಕೆಲವರು ನಿಂತಿದ್ದಾರೆ ಸ್ಟೇಜಿನ ಮೇಲೆ ಹೋಗಲು ಮೆಟ್ಟಿಲುಗಳಿ--

ಕೆಲವು ಹುಳಗಳ ಮುಖವು ಒಂದು ಕಡೆ ಇದ್ದರೆ ಮತ್ತು ಇನ್ನು ಕೆಲವು ಹುಳಗಳ ಮುಖವು ಇನ್ನೊಂದು ಕಡೆ ಇದೆ.